ಮತ್ತು ಇದಕ್ಕೆ ಒಂದು ದ್ವಾರ ಬಾಗಿಲು ಇದೆ.

ಮತ್ತು ಈ ಮನೆಯ ಪಕ್ಕದಲ್ಲಿ ಒಂದು ಮರವ ಮರ ಕಾಣುಸ್ತಾ ಇದೆ.

ಈ ದೃಶ್ಯದಲ್ಲಿ ಕಾಣಿಸ್ತಾ ಇರೋ ಹಾಗೆ ಇದು ಒಂದು ನೀರಿನ ಟ್ಯಾಂಕರ್ ಅಂಥ ಅಂತಾನು ಹೇಳಬಹುದು.

ಈ ದೃಶ್ಯದಲ್ಲಿ ಕಾನಸ್ತಾ ಇರೋದು ಒಂದು ದೊಡ್ಡದಾದ ಗೇಟ್ .

ಈ ಚರ್ಚ್ ನ ಪಕ್ಕದಲ್ಲಿ ಧ್ವಜದ ಸ್ತಂಭವಿದೆ.